ನೋಡುತ್ತಿರಬಹುದು ಯಾವ ರೀತಿ ಒಂದು ಸ್ಟೇಡಿಯಂನ ಮೈಂಟೈನ್ ಮಾಡಿದ್ದಾರೆ ಅಂತ ಸೊ ಇನ್ಸೈಡ್ ವಿಬ್ನ ನೋಡ್ತಾ ಇದ್ದೀವಿ. ಸೋ ನಂತರ ಅಲ್ಲಿ ನಾವು ನೋಡಬಹುದು ಯಾವ ರೀತಿ ಅಲ್ಲಿ ಒಂದು ದೊಡ್ಡ ಸ್ಟ್ರೀಟ್ ಲೈಟ್ ತರುದು ಹಾಕಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ.